ವೈಟ್ ಕಲರ್ ಪರದೆಯನ್ನು ಬಿಟ್ಟಿದ್ದಾರೆ ಫ್ಯಾನ್ಸ್ ಕಾಣ್ತಾ ಇದೆ ಲೈಟ್ಸ್ ಕಾಣ್ತಾ ಇದೆ ಟೈಲ್ಸ್ ಕಲರ್ ಕಾಣ್ತಾ ಇದೆ ಅವು ಕಲರ್ ಆಗಿವೆ .ಗೋಡೆ ಗ್ರೀನ್ ಕಲರ್ ಇದೆ ಮತ್ತು ಮುಂದೆ ಫ್ರಂಟ್ ಗೋಡೆ ಬ್ಲೂ ಕಲರ್ ಇದೆ.